ಒಂದು ಕುರ್ಚಿಯ ಮೇಲೆ ಒಬ್ಬ ಮನುಷ್ಯ ಕುಂತಿದ್ದೇನೆ ಮತ್ತು ಟೇಬಲ್ ಮೇಲೆ ಬೈಕ್ ಇನ ಫೋಟೋ ಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಕಟ್ಟಡಕ್ಕೆ ಕಬ್ಬಿಣದ ಬೌಂಡರಿ ಇದೆ.

ಇವು ಪಾರಂಪರಿಕೆ ಕಟ್ಟಡ ಶೈಲಿಯನ್ನು ತೋರಿಸುತ್ತವೆ.

ಸುತ್ತ ಮುತ್ತಲು ಮರಗಳು ಹುಲ್ಲು ಮತ್ತು ತೆರೆಯಾದ ಜಾಗವಿದ್ದು ಶಾಂತ್ ಪರಿಸರವನ್ನು ಒದಗಿಸುತ್ತದೆ.

ಮತ್ತು ಇಲ್ಲಿ ಟೋಸ್ಟ್ ಪ್ಯಾಕೆಟ್ ಗಳು ಮತ್ತು ಕಿಂಡರ್ ಜಾಯ್ ಗಳು ಕೂಡ ಇವೆ.

ಪೋಸ್ಟರ್ ಮೇಲೆ ಸತ್ತಾರ್ ಖಾನ್ ಆಟೋ ವರ್ಕ್ಸ್ ಎಂದು ಬರೆದಿದ್ದಾರೆ.

ಗುಡಿಗೆ ಒಂದು ವಿದ್ಯುತ್ ಮೀಟರ್ ಹಚ್ಚಿದ್ದಾರೆ.

ಅಂಗಡಿಯ ಮುಂದೆ ಒಂದು ಗ್ಯಾಸ್ ಸಿಲಿಂಡರ್ ಇಟ್ಟಿದ್ದಾರೆ ಸುತ್ತಮುತ್ತದಲ್ಲಿ ಬಹಳಷ್ಟು ಮರಗಿದಗಳು ಇವೆ.

ಒಂದು ವಿದ್ಯಾಲಯ ಇದೆ ಮೇಲೆ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮಶನ್ ಎಂದು ಬರೆದಿದ್ದಾರೆ.

ಸ್ಟ್ಯಾಂಡ್ ನಲ್ಲಿ ಬಹಳಷ್ಟು ಕಾಟನ್ ಗಳು ಇಟ್ಟಿದ್ದಾರೆ ಈ ಸ್ಟ್ಯಾಂಡಿ ಗೆ ಒಂದು ಕ್ಯಾಲೆಂಡರ್ ಹಚ್ಚಿದ್ದಾರೆ.

ಗೋಡೆಯ ಮೇಲೆ ಎರಡು ಕ್ಲಾಕ್ ಗಳು ಹಚ್ಚಿದ್ದಾರೆ ಮತ್ತು ಮೇಲೆ ಫ್ಯಾನ್ ಗಳು ಕೂಡ ಇವೆ.